ನಮಸ್ತೆ ಆರಾಮ್ ಅದಿಯಾ.

ನಾನು ಚಿತ್ರಾನ್ನ ತಿಂದಿವಿ ನೀವ್ ಎನ್ ತಿಂದಿರಿ? ನಾವು ರೊಟ್ಟಿ ಪಲ್ಲೆ. ಹೌದಾ ನಿಮ್ ನೀವ್ ಅಡುಗೆ ಬೇಯಿಸಿ ಮಾಡ್ತೀರಾ. ಹಾ ಮಾಡ್ತೇವೆ ನೀವು?

ಹ್ಮ್ ಏನೇನ್ ಮಾಡಾಕ್ ಬರ್ತ್ತೆ ನಿಮ್ಗೆ. ಎಲ್ಲಾ ರೊಟ್ಟಿ ಮತ್ತೆ ಅನ್ನಾ ಬ್ಯಾಳಿ ಚಿತ್ರಾನ್ನ ಪುಳಿಯೋಗರ ಅವೆಲ್ಲಾ ಮಾಡ್ತೀನಿ ನೀವ್' ಏನೇನ್ ಮಾಡ್ತೀರಿ? ನಾವು ಸಿಹಿ ತಿಂಡಿಗಳಂದ್ರೆ ನಾವು ಕರದಂಟು ಕರ್ಚಿಕಾಯಿ ಕೊಬ್ಬರಿಬರ್ಪೆ,

ಜಾಮೂ~ ಜಾಮೂನು. ಸಿಹಿ ತಿಂಡಿಗಳು ಇದನೆಲ್ಲಾ ಮಾಡ್ತೀವಿ. ಆದ್ರೆ ಮನೇನಲ್ಲಾದರೆ ಎಲ್ಲಾ ತೊಳೆದು ಇನಾ clean ಆಗಿ ಎಲ್ಲಾ ಮನೆಗನೆ ತಂದು ಕೈಗಳೆಲ್ಲಾ ತೊಳ್ದು clean ಆಗಿ ಮಾಡ್ತಾರೆ ಅದೇ ಹೊರಗಡೆಯಲ್ಲಿ ಸ್ವಲ್ಪ ನಿರ್ನಲ್ಲೇ ತೊಳೆದು ಅಡ್ಗೆ ಮಾಡಿ ನಮಿಗೆ ನಮಿಗೆ ಆಹಾರ ಕೊಡ್ತಾರೆ ಆದ್ರೆ ಮನ್ಯಾಗ ಇದ್ದಷ್ಟು ಹೊರಗ್ ಇರಲ್ಲಾ ಹೊರಗಡೆ ಇದ್ದಷ್ಟು ಮನ್ಯಾಗ್ ಇರಲ್ಲಾ. ಹೊರಗಡೆ ತಿಂಡಿ ತಿಂದ್ರೆ ಜಾಸ್ತಿ ರೋಗ ಬರ್ತದೆ ಯಾಕಂದ್ರೆ ಅಲ್ಲಿ clean ಆಗಿ ಇಟ್ಕೊಣಲ್ಲಾ ಒಂದು ಆದ್ರೆ. ಅಲ್ಲಿ ರಸ್ತೆ ಬದಿಯಲ್ಲಿ ಮಾರಾಟಾ ಮಾಡ್ತ ಇರ್ತಾರಲ್ಲಾ ಅವೆಲ್ಲಾ ತಿಂಡಿಗಳನ್ನಾ ತಿಂದ್ರೆ ಯಾಕ್ ರೋಗ ಬರುತ್ತಂದ್ರೆ. ಅಲ್ಲಿ ವಾಹನಗಳು ಓಡಾಡ್ತಿರ್ತಾವ ಅದ್ರ್ ದೂಳ್ ಬಂದ್ ಎಲ್ಲಾ ಕೂಡ್ತಾ ಇರತ್ತೆ ಮತ್ತೆ ನೊಣ ಇರ್ವೆ ಈತರಾ ಎಲ್ಲಾ ಬಂದ್ ಬಂದ್. ಕೂಡೊದ್ರಿಂದ ಮನುಷ್ಯರ ಆರೋಗ್ಯ ಹಾಳಾಗುತ್ತೆ ಹೊರಗಡೆ ತಿಂಡಿ ತಿಂದ್ರೆ ಏನಾದ್ರೂ ನಾವು ಮನೆಯಲ್ಲಿ ಮಾಡಿರೋ ತಿಂಡಿ ತಿಂದ್ರೆ. ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ನಾವು ಮನ್ಯಾಗೆ ಆದಷ್ಟೂ ಮನ್ಯಾಗೆ ಮಾಡ್ಕೊಂಡು ತಿಂಡಿ ತೀನ್ಬೇಕು ಯಾವ್ದನ ಆಗ್ಲಿ.

ಹ್ಮ್ ನೀವು ಹೊರಗಡೆದೆ ಜಾಸ್ತಿ ತಿಂತಿರಾ ತಿಂಡಿ. ಇಲ್ಲಾ ನಾನು ಮನ್ಯಾಗಿಂದೆ ತಿಂತಿನಿ ಎದಕಂದ್ರೆ ಹೊರಗಡೆ ಅದು ಗಾಳಿಯಿಂದ ಏನೇನೊ ಉದುರ್ತದೆ ಮತ್ತೆ ಹಂಗೆ ಚರಂಡಿ ಇರ್ತದೆ ಹಂಗೆ ಮಾಡ್ತಾ ಇರ್ತಾರೆ ಅದ್ರದ್ದು ಎಲ್ಲಾ ವಾಸ್ನೆ ಎಲ್ಲಾ ಬಂದಿರ್ತದೆ.

ಅದ್ಕೆ ಎಷ್ಟಾದ್ರು ಮನೆನಲ್ಲೇ ಆಹಾರ ತಗೋಬೇಕು ನಮ್ಗೆ ಆರೋಗ್ಯ ಚನ್ನಾಗಿರ್ತದೆ ನಮ್ ಆರೋಗ್ಯ ಚನಾಗಿದ್ರೆ ಅಲಾ ನಾವು ಕೆಲಸಾ ಮಾಡಾಕ ಶಕ್ತಿ ಇರ್ತದೆ. ಹೌದು ಮನೆಯವ್ರ್ ಜಾಸ್ತಿ ತಿಂಡಿ ತಿನ್ನೋದು ಊಟಾ ಅಡ್ಗೆ ಎಲ್ಲಾ ಮನೆಗೆ ಜಾಸ್ತಿ ಚನ್ನಾಗಿ ತಯಾರ್ ಮಾಡ್ತೀವಿ ನಾವು ಹೊರಗಡೆ ಯಾರ್ಗು ತಿನ್ನಾಕ ಅವಕಾಶಾ ಮಾಡಿ ಕೊಡಲ್ಲಾ ನಮ್ ಮಾನ್ಯಾಯವರಿಗಾಗ್ಲಿ ಯಾರಿಗಾಗ್ಲಿ. ಹೊರಗಡೆ food ತಿನ್ಬಾರ್ದು ಇನ್ನಾ ಬೇರೆ ಬೇರೆ ಎಲ್ಲಾ ನಿಮ್ ಸ್ನೇಹಿತರಿಗೆ ನಿಮ್ಮ ಬೇರೆ ಬೇರೆ ಸಂಬಂದಿಕರಿಗೆಲ್ಲಾ ಹೇಳ್ರಿ. ಹೊರಗಡೆ ತಿಂಡಿ ತಿನ್ನೋದರಿಂದ ಇಸ್ಟೇಲ್ಲ ತೊಂದರೆ ಆಗತ್ತೆ ಅಂತಾ. ಹ್ಮ್ ಕರೆ ನಾವ್ ಇವಾಗ ಓಬ್ಬೊಬ್ರೂ ಕೆಳ್ತಾರ ಓಬ್ಬೊಬ್ರೂ ಕೇಳಲ್ಲಾ. ಅಲ್ಲಾರೀ ಹೇಳೋದು ನಮ್ ದರ್ಮಾ ಕೇಳೊದು ಬಿಡೋದು ಅವ್ರೀಗ್ ಬಿಟ್ಟಿದ್ದು ಕೇಳ್ದೆ ಇದ್ರೆ ಅವ್ರ ಆರೋಗ್ಯ ಕೆಟ್ಟೋಗತ್ತೆ ಅಸ್ಟೆ.

ಆ~ ಆರೋಗ್ಯವಾಗಿ ಇರ್ಬೇಕಂದ್ರೆ ನಾವು ಹೊರಗಡೆ ತಿಂಡಿ ಕಡಿಮೆ ತಿನ್ಬೇಕು ಆದಷ್ಟು ಜಾಸ್ತಿ ನಮ್ಮ ಮನೇಲೆ ತಯಾರ್ ಮಾಡ್ಕೊಂಡ್ ತಿನ್ಬೇಕು. ಹೊರಗಳ್ food ಹೊರಗಡೆದು ಏನೇ ತಿಂದ್ರುನೂ ಒಂದಲ್ಲಾ ಒಂದ್ ರೋಗ ಖಂಡಿತಾ ಬಂದೆ ಬರ್ತ್ತದು.

ಹ್ಮ್ ಯಾಕಂದ್ರೆ ಈಗ ಎಲ್ಲಾ ನೋಡ್ತಾ ಇದೀರಲ್ಲಾ ಎರಡ್ಸಾವಿರದ ಇಪ್ಪತ್ತು ಇಪ್ಪತೊಂದಕ್ಕೆಲ್ಲಾ ನಮಿಗೆ ಯಾವ್ತರ ಕೋರೋನಾ ಬಂದು ಎಲ್ಲಾ ಹೆಂಗಾಯ್ತು. ಅದೆ ರೀತಿ ಒಂದ್ ಸಣ್ಣ ರೋಗನು ದೊಡ್ಡಡಾಗೊ chances chances ಜಾಸ್ತಿನೆ ಅದಾವ ಹಂಗಾಗಿ ಆದಷ್ಟು ನಮ್ ಆರೋಗ್ಯ ನಾವೇ ಕಾಪಾಡ್ಕೊಬೇಕ ಅಂದ್ರೆ ಹೊರಗಡೆ ಇರುವಂತ ತಿಂಡಿನಾ ಆದಷ್ಟು. ನೂರಕ್ಕೆ ತೊಂಬತ್ರೊಂಬತ್ತು ಅಷ್ಟು ಕಡಮೆ ತಿಂಡಿ ತೀನ್ಬೇಕು ಯಾರಾದ್ರುನು ಅನಿವಾರ್ಯಾ ಇದೆ. ನಮ್ ಪರಸ್ತಿತಿ ಚನಾಗಿಲ್ಲಾ ಅಂದಾಗ ಮಾತ್ರ ಒಂದಿನಾ ಸರಿ ಮಾಡ್ಬೊದು ಅದು ಬಿಟ್ಟು ದಿನಾ ಅದಕ್ಕೆ adjust ಆಗೋದ್ ಹೊರಗಡೆ ತಿಂಡಿಗೆ ಸರಿ ಅಲ್ಲಾ. ಒಬ್ಬೊಬ್ರು ಹೊರಗಿನ ತಿಂಡಿ ಜಾಸ್ತಿ ತಿಂತಾರಾ ಅರ್ಧ ಆರೋಗ್ಯ ಎಲ್ಲಾ ಕೆಟ್ಟೋಗ್ಬೀಡುತ್ತೆ. ಒಬ್ಬೊಬ್ರೂ ಅಮ್ಮಾ ಅಪ್ಪಾ ಊರಿಗ್ ಹೋಗಿದ್ರೆ ಕೂಡಾ ಹೊರಗಿಂದ ತಂದ್ಕೊಂಡ್ ತಿಂತಾರ.

ಎಷ್ಟೇ ಆದ್ರೂ ನಾವೆ ಮಾಡ್ಕೊಂಡ ತೀನ್ಬೇಕು ನಮ್ ಆರೋಗ್ಯ ನಮ್ ಕೈಯಲ್ಲೇ ಐತೆ ನಾವೆ ಚನ್ನಾಗಿ ಇಟ್ಕೋಬೇಕು.

ಸರೆ bye ಮತ್ತೆ ಇನ್ನೊಂದ್ ಸತೆ call ಮಾಡೋಣಾ.

Hai ಹೇಗಿದ್ದೀರಿ? ಹ ನಾನು ಆರಾಮ ಇದ್ದೇನೆ, ನೀವು ಹೇಗಿದ್ದೀರಿ? ಹ ನಾನ್ ಕೂಡ ಚನ್ನಾಗಿದ್ದೇನೆ.

Okay , ಏನ್ ಮಾಡ್ತಿದ್ದೀರಾ ನಾನು ಕೆಲಸದಲ್ಲಿದ್ದೇನೆ. ಮಾತಾಡುದು ನಿಮ್ಮತ್ರ.

ನಾನು ಒಂದು ಇಲ್ಲೇ, ನಮ್ದೊಂದು ಕಛೇರಿಯಲ್ಲಿ ಕೆಲಸಕ್ಕೆ ಸೇರಿದ್ದೇನೆ.

ಈಗ college ಆದದಷ್ಟೇ ಅಲ ಒಂದು ಸಣ್ಣ ಉದ್ಯೋಗ ಸಿಕ್ಕಿದೆ, ಅದಕ್ಕೆ ಬಿಡುದು ಬೇಡ ಅಂತ ಹೇಳಿ ನಾನು ಅಲ್ಲಿಗೆ ಮತ್ತೆ ಸೇರಿದ್ದು. ಹ್ಮ್ ಅದೇ ಒಳ್ಳೆದು, ಈಗ ತುಂಬ ಕಷ್ಟ ಕೆಲಸ ಸಿಕ್ಲಿಕ್ಕು.

ನಾನು work , ಇದು ಮನೆಯಿಂದ್ಲೇ ಕೆಲ್ಸ ನಮ್ಗೆ company ಯದ್ದು.

ಮತ್ತೆ ನಿಮ್ದು college ಎಲ್ಲ ಎಲ್ಲಿ ಆದದ್ದು? ಹ ನಾನು Vivekananda Puttur ರಲ್ಲಿ ಕಲ್ತದ್ದು, degree ಮಾಡಿದ್ದು ಅಲ್ಲಿ.

ನಮ್ಮದು ಇಲ್ಲೇ ಒಂದು ಉಡುಪಿಯಲ್ಲಿ, Government college ಅಲ್ಲಿ.

ಹೌದು, ನಾವು ಮನೆಯಿಂದಲೇ ಹೋಗಿ ಬರುದು, ನೀವು? ಹ ನಾನು hostel ಲಲ್ಲಿ ಇದ್ದೆ ನಾನು.

ಆದ ಕಾರಣ, ಅಂದ್ರೆ ಅಷ್ಟು ಕಷ್ಟಾಗ್ತಿರ್ಲಿಲ್ಲ ಹೋಗಿ ಬರ್ಲಿಕ್ಕೆಲ್ಲ, ಅಲ್ಲೇ ಅಲ್ಲಿಂದಲೇ ಹೋಗುದು ಹಾಗೆ.

ನಮ್ಮದು ಮನೆ ನಿಜವಾಗಿ ಮಂಗ್ಳುರ್ Puttur ರಿಂದ Mangalore ಇಂದ ಸ್ವಲ್ಪ, Mangalore ಹತ್ರ ಹತ್ರ ಬರ್ತದೆ.

ಇಲ್ಲದ್ರೆ ತುಂಬಾ ಕರ್ಚಾಗ್ತದಲ.

ಬರುದು ಸುಸ್ತಾಗದೆ, ಆದ ಕಾರಣ.

ಹೌದಾ, ನಿಮ್ಗೆ ಹೇಗೆ ಆಗ್ತಿತ್ತು college ಎಲ್ಲ?

ಪಾಠ ಎಲ್ಲ ಒಳ್ಳೆ ಒಳ್ಳೆ ಇತ್ತು, teachers ಎಲ್ಲ ಒಳ್ಳೆ ಇದ್ರು.

ಮತ್ತೆ ತುಂಬ practicals ಎಲ್ಲ ಇರ್ತಿತ್ತು ಆದ ಕಾರಣ, ಹ್ಮ್ ಕಲ್ತದ್ದೆಲ್ಲ ಸರಿ ಅರ್ಥ ಆಗ್ತಿತ್ತು.

ನಂದು ನಾನು degree ಯಲ್ಲಿರುವಾಗ ವಾಣಿಜ್ಯಶಾಸ್ತ್ರ.

ನನ್ಗೆ ಅಂದ್ರೆ, ಇದು practical ಲೆಲ್ಲ ಇರ್ಲಿಲ್ಲ ಅಲ.

ಹಾಗೆ ನಮ್ಗೆ ಒಳ್ಳೆದಾಗ್ತಿತ್ತು, ಮತ್ತೆ assignments ಎಲ್ಲ ತುಂಬ ಕೊಡ್ತಿದ್ರು.

ಹ್ಮ್ ಮುಗಿಲಿಕ್ಕೆ ಇಲ್ಲ ಎಷ್ಟು ಕೊಟ್ರು.

ಹೌದು, ನೀವು ಮತ್ತೆ ಊಟ ಎಲ್ಲ college ಗೆ ಹೋಗುವಾಗ ಅಲ್ಲೇ ಇರ್ತಿತ್ತ, ಅಥ್ವ ನೀವು ಮನೆಯಿಂದಲೇ ತಗೊಂಡ್ ಬರ್ತಿದದ್ದ?

ಆದ್ರೆ ನಾವು ಮನೆಯಿಂದಲೇ ಕೊಂಡೋಗ್ತಿದ್ವಿ.

ನನ್ಗೆ ಮನೆಯೂಟನೆ best ಅಗ್ತಿತ್ತು ಹಾಗೆ. ಹ್ಮ್ ಹ್ಮ್ ಅದೊಂದು ಒಳ್ಳೆದಾಗ್ತದೆ ಅಲ, ಮನೆಯಿಂದ್ಲೆ ಹೋಗುವವರಿಗಾದ್ರೆ, ಸ್ವಲ್ಪ ಕಷ್ಟ problem ಆಗ್ತದೆ.

ಮತ್ತೆ college ಜಲ್ಲಿ ಇರುವಾಗ ಹೇಗೆಯೆಲ್ಲ, ನೀವು friends ಒಟ್ಟಿಗೆಲ್ಲ ಹೊರಗಡೆ ಹೋಗ್ತಿದ್ರ? ಹ, ನಮ್ಮದು ಅಂದ್ರೆ ಕೆಲವು club ಗಳೆಲ್ಲ ಇರ್ತಿತ್ತು college ಅಲ್ಲೇ.

ಬೇರೆ ಬೇರೆ activities ಎಲ್ಲ ಮಾಡಿಸ್ತಿದ್ರು ನಮ್ಗೆ.

ಇರ್ತಿತ್ತು trip ಗಳು ಹಾಗೆ.

Trekking ಎಲ್ಲ ಇರ್ತಿತ್ತು. ಅದೆಲ್ಲ ಒಳ್ಳೆದಾಗ್ತಿತ್ತು, ನಿಮ್ಗೆ? ಹ ನಮ್ಗೆ ಅಂದ್ರೆ ಆತರ activities ಎಲ್ಲ ಇರ್ಲಿಲ್ಲ, ಈಗ NSS ಹಾಗೆಲ್ಲ ಇತ್ತು.

ಅದ್ರಲ್ಲೆಲ್ಲ ನಾವು ಭಾಗವಹಿಸ್ತಿದ್ವಿ.

ಮತ್ತೆ ನಾವೇ ಎಲ್ಲ ಅಹ್ friends ಎಲ್ಲ ಸೇರಿ ಹೀಗೆ ಕೆಲವೊಂದು ಸಲ.

Class ಎಲ್ಲ ಇಲ್ಲ ಅಂದ್ರೆ ಮಾತ್ರ. ಎಲ್ಲ ನೋಡ್ಲಿಕ್ಕೆ ಹೋಗ್ತಿದ್ವಿ.

ಹ ನಾನು ಹೋಗಿದ್ದೇನೆ. Sunday ಎಲ್ಲ.

ನಮ್ಗೆ hostel ಅಲ್ಲಿ ಇದ್ರುಸ ನಮ್ಗೆ ಬಿಡ್ತಿದ್ರು ಅಂದ್ರೆ ಹೇಳಿ ಆದ ಕಾರ್ಣ ತೊಂದ್ರೆ ಇರ್ಲಿಲ್ಲ. ಹ್ಮ್ ಅದೇ ಒಂದು ಗಮ್ಮತ್ನ ಜೀವನ ಒಂದು ಸಲ college ಇಂದ ಹೊರಗೆ ಬಂದ್ಮೇಲೆ ಹೋಯ್ತು ಮತ್ತೆ. ಗಮ್ಮತೆಲ್ಲ ಸಿಗುದಿಲ್ಲ.

ಹೌದು, ಈಗ ಕೆಲಸ ಆಯ್ತು ಮನೆ ಆಯ್ತು ಕೆಲಸ.

ಹಾಗೆ, ರಜೆಯಲ್ಲಿ ಸುಸ್ತಾಗಿರ್ತದೆ ಯೆಲ್ಲಿ ಹೋಗುದು ಬೇಡನಿಸ್ತದೆ ಹೋಗಿ ಬರುವಾಗ.

ಹೌದು ಆಯ್ತು ಮತ್ತೆ, ಸರಿ ಹಾಗಾದ್ರೆ. ಆಯ್ತು ಹ, ಆಯ್ತು ಹಾಗಾದ್ರೆ ಇನ್ನೊಮ್ಮೆ ಮಾತಾಡುವ.

Hello.

ನಾನ್ duty ಅಲ್ಲಿ ಮಾರ್ರೆ ನೀನು?

ಮತ್ತೆ ಹೇಳ್ಬೇಕು ಎಂತ call ಮಾಡಿದ್ದು? ಆಯ್ತಾ ತಿಂಡಿ, ಚಾ, ಊಟ. ಹಾ ತಿಂಡಿ ಆಯ್ತು ಮಾರ್ರೆ ನಿಂದು. ಹ ನಂದುಸಾ ಆಯ್ತು ಮತ್ತೆ ವಿಶೇಷಯೆಲ್ಲ? ಹಾ special ದೋಸೆ.